ಶಾಂತಿ ಆಗಿದೆ ಮಗು ಒಬ್ನೇ ಎಂಜಾಯ್ ಉಯ್ಯಾಲೆ ಅಡ್ತ ಇದ್ದಾನೆ.

ಎಲ್ಲೊ ದೂರ್ ದೂರ್ ದಲ್ಲಿ ಒಂದ್ ಒಂದ್ ಮನೆಗಳ್ ಕಾಣಿಸ್ತಿದ್ದಾವೆ.

ಇಲ್ಲಿ ಫ್ಯಾಮಿಲಿ ಫನ್ಕ್ಷನ್ ನಡೀತಾ ಇದೆ. ಫನ್ಕ್ಷನ್ ಗೆ ಮನೆಯೆಲ್ಲ ಡೆಕೋರೇಷನ್ ಮಾಡಿದಾರೆ.

ಅ ಇಂಗ್ಲಿಷ್ ಕಲಿಸೋದ್ ಯಾವದಾದ್ರು ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸೆಸ್ ಇರ್ಬೊದು ಇವು.